ಒಬ್ಜೆಕ್ಟ್ ಗಳ ರಚನೆಯ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ರೆಫರೆನ್ಸ್ ವೇರಿಯೇಬಲ್ ಒಬ್ಜೆಕ್ಟ್ ಗಳ ರಚನೆ ಮತ್ತು ಒಬ್ಜೆಕ್ಟ್ ಗಳಿಗೆ ಮೆಮೋರಿಯ ಹಂಚಿಕೆಯ ಕುರಿತು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110 ಒಎಸ್ ಉಬಂಟು ಓಪರೇಟಿಂಗ್ ಸಿಸ್ಟಮ್ ನ ಆವೃತ್ತಿ ೧೧೧೦ ಜಾವಾ ಡೆವಲಪ್ಮೆಂಟ್ ಕಿಟ್ 16 ಜಾವಾ ಡೆವೆಲೊಪ್ಮೆಂಟ್ ಕಿಟ್ ೧೬ ಹಾಗೂ ಎಕ್ಲಿಪ್ಸ್ 370 ಮತ್ತು ಎಕ್ಲಿಪ್ಸ್ ೩೭೦ ಗಳನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಕ್ಲಾಸ್ ಅನ್ನು ರಚನೆ ಮಾಡಲು ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಈ ಜಾಲತಾಣವನ್ನು ಭೇಟಿ ಮಾಡಿ
spoken tutorialಒರ್ಗ್
ವೇರಿಯೇಬಲ್ ಮತ್ತು ಮೆಥಡ್ ಗಳು ಸೇರಿ ಕ್ಲಾಸ್ ನ ಮೆಂಬರ್ ಆಗುತ್ತವೆ ಎಂದು ನಾವು ತಿಳಿದಿದ್ದೇವೆ
ಕ್ಲಾಸ್ ನ ಮೆಂಬರ್ ಗಳನ್ನು ಆಕ್ಸೆಸ್ಸ್ ಮಾಡಲು ನಾವು ಒಬ್ಜೆಕ್ಟ್ ಗಳನ್ನು ರಚನೆಮಾಡಿಕೊಳ್ಳಬೇಕು
ಈಗ ನಾವು ಒಬ್ಜೆಕ್ಟ್ ಎಂದರೇನು ಎಂದು ನೋಡೋಣ
ಒಬ್ಜೆಕ್ಟ್ ಕ್ಲಾಸ್ ನ ಇನ್ಸ್ ಟೆನ್ಸ್ ಆಗಿರುತ್ತದೆ
ಪ್ರತಿಯೊಂದು ಒಬ್ಜೆಕ್ಟ್ ಗಳೂ ತಮ್ಮದೇ ಆದ ಸ್ಥಿತಿ ಮತ್ತು ನಡವಳಿಕೆ ಗಳನ್ನು ಹೊಂದಿರುತ್ತವೆ
ಮೊದಲ ಟ್ಯುಟೋರಿಯಲ್ ನಲ್ಲಿ ಮನುಷ್ಯ ರ ಕ್ಲಾಸ್ ನ ಉದಾಹರಣೆಯನ್ನು ನೆನಪಿಸಿಕೊಳ್ಳಿ
ಒಬ್ಜೆಕ್ಟ್ ಗಳು ಅದರ ಸ್ಥಿತಿಯನ್ನು ಫೀಲ್ಡ್ಸ್ ಅಥವಾ ವೇರಿಯೇಬಲ್ ಗಳಲ್ಲಿ ಸಂಗ್ರಹಿಸುತ್ತವೆ
ಅವುಗಳು ಮೆಥಡ್ ಗಳ ಮೂಲಕ ಅವುಗಳ ನಡವಳಿಕೆಯನ್ನು ತೋರ್ಪಡಿಸುತ್ತವೆ
ಈಗ ನಾವು ರೆಫರೆನ್ಸ್ ವೇರಿಯೇಬಲ್ ಗಳ ಕುರಿತು ಕಲಿಯೋಣ
ನಾವು ಜಾವಾದಲ್ಲಿ 8 ಪ್ರಿಮಿಟಿವ್ ಡಾಟಾ ಟೈಪ್ ಗಳ ಕುರಿತು ತಿಳಿದಿದ್ದೇವೆ
ಉಳಿದೆಲ್ಲ ಬಗೆಗಳನ್ನು ಒಬ್ಜೆಕ್ಟ್ ಎಂದು ಕರೆಯುತ್ತಾರೆ
ಯಾವ ವೇರಿಯೇಬಲ್ ಒಬ್ಜೆಕ್ಟ್ ಅನ್ನು ಸೂಚಿಸುತ್ತದೆಯೋ ಅದನ್ನು ರೆಫರೆನ್ಸ್ ವೇರಿಯೇಬಲ್ ಎನ್ನುವರು
ಈಗ ನಾವು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ರಚನೆ ಮಾಡಿದ ಸ್ಟುಡೆಂಟ್ ಕ್ಲಾಸ್ ಗೆ ಹೋಗೋಣ
ಈಗ ಮೊದಲು ಈ ಕ್ಲಾಸ್ ನಿಂದ ಮೈನ್ ಮೆಥಡ್ ಅನ್ನು ಅಳಿಸೋಣ
ಫೈಲ್ ಅನ್ನು ಸೇವ್ ಮಾಡಲು ಕಂಟ್ರೋಲ್ ಮತ್ತು S ಕೀ ಗಳನ್ನು ಒಟ್ಟಿಗೇ ಒತ್ತಿರಿ
ಈಗ ಅದೇ ಪ್ರಕಲ್ಪ ದಲ್ಲಿ ಟೆಸ್ಟ್ಸ್ಟುಡೆಂಟ್ ಎಂಬ ಇನ್ನೊಂದು ಕ್ಲಾಸ್ ಅನ್ನು ರಚನೆ ಮಾಡಿ
ನಾನು ಅದನ್ನು ಮೊದಲೇ ರಚನೆ ಮಾಡಿಟ್ಟಿರುತ್ತೇನೆ
ಈ ಕ್ಲಾಸ್ ನಲ್ಲಿ ನಾನು ಮೈನ್ ಮೆಥಡ್ ಅನ್ನು ಹೊಂದಿದ್ದೇನೆ
ಈಗ ಮೈನ್ ಮೆಥಡ್ ನಲ್ಲಿ ಸ್ಟುಡೆಂಟ್ ಕ್ಲಾಸ್ ನ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡೋಣ
ಅದಕ್ಕಾಗಿ ಮೈನ್ ಮೆಥಡ್ ನಲ್ಲಿ ಸ್ಟುಡೆಂಟ್ ಸ್ಪೇಸ್ ಸ್ಟಡ್1 ಸಮ ನ್ಯೂ ಸ್ಪೇಸ್ ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸೆಮಿಕೋಲನ್ ಹಾಕಿ
ಹೀಗೆ ನಾವು ಸ್ಟುಡೆಂಟ್ ಕ್ಲಾಸ್ ನ ಒಂದು ಒಬ್ಜೆಕ್ಟ್ ಅನ್ನು ರಚಿಸಿದ್ದೇವೆ
ಇಲ್ಲಿ ಸ್ಟುಡೆಂಟ್ ಯಾವ ಕ್ಲಾಸ್ ಗೆ ಒಬ್ಜೆಕ್ಟ್ ಅನ್ನು ರಚಿಸುತ್ತೇವೋ ಆ ಕ್ಲಾಸ್ ನ ಹೆಸರು
ಸ್ಟಡ್1 ಎನ್ನುವುದು ಸ್ಟುಡೆಂಟ್ ಕ್ಲಾಸ್ ನ ಒಬ್ಜೆಕ್ಟ್ ಅನ್ನು ಸೂಚಿಸುವ ಒಂದು ರೆಫರೆನ್ಸ್ ವೇರಿಯೇಬಲ್
ಮತ್ತು ನ್ಯೂ ಎನ್ನುವ ಕೀ ವರ್ಡ್ ಹೊಸದಾಗಿ ರಚನೆಯಾಗುವ ಒಬ್ಜೆಕ್ಟ್ ಗೆ ಮೆಮರಿ ಯಲ್ಲಿ ಜಾಗವನ್ನು ಒದಗಿಸಿಕೊಡುತ್ತದೆ
ಸ್ಟಡ್1 ಎನ್ನುವುದು ಸ್ಟುಡೆಂಟ್ ಕ್ಲಾಸ್ ನ ಒಬ್ಜೆಕ್ಟ್ ಅಲ್ಲ ಎನ್ನುವುದನ್ನು ನೆನಪಿನಲ್ಲಿಡಿ
ಇದು ಕೇವಲ ಹೊಸದಾಗಿ ರಚನೆಯಾದ ಒಬ್ಜೆಕ್ಟ್ ನ ರೆಫರೆನ್ಸ್ ಅನ್ನು ಹೊಂದಿರುತ್ತದೆ
ಈಗ ಸ್ಟಡ್1 ಏನನ್ನು ಹೊಂದಿದೆ ಎಂದು ನೋಡೋಣ
ಹಾಗಾಗಿ ಮುಂದಿನ ಸಾಲಿನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್println ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ಸ್ಟಡ್1 ಕಂಟೇನ್ಸ್ ಸ್ಪೇಸ್ ಪ್ಲಸ್ ಸ್ಟಡ್1 ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ಈಗ ಫೈಲ್ ಅನ್ನು ಟೆಸ್ಟ್ಸ್ಟುಡೆಂಟ್ ಡಾಟ್ ಜಾವಾ ಎಂದು ಸೇವ್ ಮಾಡಿ ರನ್ ಮಾಡಿ
ಕೆಳಗಿನ ಫಲಿತವನ್ನು ಪಡೆಯುತ್ತೇವೆ
ಹಾಗಾಗಿ ಇಲ್ಲಿStudent ಎನ್ನುವುದು ಹೊಸ ಒಬ್ಜೆಕ್ಟ್ ಅನ್ನು ಒಳಗೊಂಡಿರುವ ಕ್ಲಾಸ್ ನ ಹೆಸರು
ಎರಡನೇ ಭಾಗದಲ್ಲಿರುವುದು ರಚನೆಯಾದ ಹೊಸ ಒಬ್ಜೆಕ್ಟ್ ನ ಮೆಮೋರಿ ಅಡ್ರೆಸ್
ಸ್ಟಡ್1 ಅನ್ನು ಉಪಯೋಗಿಸಿ ಸ್ಟುಡೆಂಟ್ ಕ್ಲಾಸ್ ನ ಫೀಲ್ಡ್ಸ್ ಮತ್ತು ಮೆಥಡ್ ಗಳನ್ನು ಆಕ್ಸೆಸ್ ಮಾಡಬಹುದು
ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಇದರ ಕುರಿತು ಕಲಿಯೋಣ
ಈಗ ನಾನು ಸ್ಟುಡೆಂಟ್ ಕ್ಲಾಸ್ ನ ಇನ್ನೊಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡುತ್ತೇನೆ
ಹಾಗಾಗಿ ಸ್ಟುಡೆಂಟ್ ಸ್ಪೇಸ್ ಸ್ಟಡ್2 ಸಮ ನ್ಯೂ ಸ್ಪೇಸ್ ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸೆಮಿಕೋಲನ್ ಹಾಕಿ

ಸಿಸ್ಟಮ್ ಡಾಟ್ ಔಟ್ ಡಾಟ್println ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ಸ್ಟಡ್2 ಕಂಟೇನ್ಸ್ ಸ್ಪೇಸ್ ಪ್ಲಸ್ ಸ್ಟಡ್2 ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ಸೇವ್ ಮಾಡಿ ರನ್ ಮಾಡಿರಿ
ಇಲ್ಲಿ ನಾವು ಸ್ಟಡ್1 ಮತ್ತು ಸ್ಟಡ್2 ಬೇರೆ ಬೇರೆ ಒಬ್ಜೆಕ್ಟ್ ಗಳನ್ನು ರೆಫರ್ ಮಾಡುವುದನ್ನು ನೋಡಬಹುದು
ಅಂದರೆ ಸ್ಟಡ್1 ಮತ್ತು ಸ್ಟಡ್2 ಗಳು ಎರಡು ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ರೆಫರ್ ಮಾಡುತ್ತವೆ
ಅವೆರಡೂ ಬೇರೆ ಬೇರೆ ರೋಲ್ ನಂಬರ್ ಮತ್ತು ನೇಮ್ ಗಳನ್ನುಹೊಂದಿರುತ್ತವೆ
ಇಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡೋಣ
ಸ್ಟುಡೆಂಟ್ ಸ್ಟಡ್2 ಸಮ ಸ್ಟಡ್1 ಎಂದು ಟೈಪ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ಈಗ ಸ್ಟಡ್1 ಮತ್ತು ಸ್ಟಡ್2 ಗಳು ಒಂದೇ ಒಬ್ಜೆಕ್ಟ್ ಅನ್ನು ರೆಫರ್ ಮಾಡುವುದನ್ನು ನೋಡಬಹುದು
ಅಂದರೆ ಸ್ಟಡ್1 ಮತ್ತು ಸ್ಟಡ್2 ಎರಡೂ ಒಂದೇ ವಿದ್ಯಾರ್ಥಿಯನ್ನು ರೆಫರ್ ಮಾಡುತ್ತಿದ್ದು ಒಂದೇ ರೋಲ್ ನಂಬರ್ ಮತ್ತು ನೇಮ್ ಅನ್ನು ಹೊಂದಿರುತ್ತವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ರೆಫರೆನ್ಸ್ ವೇರಿಯೇಬಲ್ ನ ಕುರಿತು ನ್ಯೂ ಓಪರೇಟರ್ ಅನ್ನು ಉಪಯೋಗಿಸುವ ಕುರಿತು ಮತ್ತು ರೆಫರೆನ್ಸ್ ಗಳನ್ನು ಅಸೈನ್ ಮಾಡಲು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ ಟೆಸ್ಟೆಂಪ್ಲಾಯಿ ಎನ್ನುವ ಇನ್ನೊಂದು ಕ್ಲಾಸ್ ಅನ್ನು ರಚನೆ ಮಾಡಿ ಟೆಸ್ಟೆಂಪ್ಲಾಯಿ ಕ್ಲಾಸ್ ಗೆ ಎಂಪ್1 ರೆಫರೆನ್ಸ್ ವೇರಿಯೇಬಲ್ ಆಗಿರುವ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೀಡಿಯೋಗಾಗಿ 1 ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಕುರಿತು ತಿಳಿಸಿಕೊಡುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕುರಿತು ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಅಂತರ್ಜಾಲಾಧಾರಿತ ಪರೀಕ್ಷೆಯಲ್ಲಿ ಉತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರ ದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ನಾವು ಈ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ
ಅನುವಾದಕ ಮತ್ತು ವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ
ಧನ್ಯವಾದಗಳು